ಆ ಸಿಸ್ಟಮ್ ಗಳ ಪ್ರಕಾರ ಮಾಡಬೇಕು .ಇಲ್ಲಾ ಅಂದ್ರೆ ಅವರು ಹ ಹಾಡನ್ನು ಹೋಯಿತು ಅಂದ್ರೆ--

ಈಗ್ ಇರುವ ಘಟ್ಟು ಕಟ್ಟಡಗಳಲ್ಲಿ ಮರ್ತಿ ಗಳು ದರ್ಜೆ ಯನ್ನು ಮಾಡುತ್ತಾರೆ. ನಮ್ಮ ಈಗಿ ಈಗ್ ಮಾಡಕ್ಕಾಗುವುದಿಲ್ಲಾ. ಯಾಕಂದ್ರೆ ಈ ಥರ ವ್ಯಕ್ತಿ ಗಳು ಈಗ ಈ ತರಹದ ಜೀವನವನ್ನು ಎತ್ತು ಆಗುತ್ತಿಲ್ಲ. ಈ ಥರ ದಡ್ಡ ವನ್ನು ಕಟ್ಟುವುದಿಲ್ಲಾ.

ಬುಲೆಟ್ ಕೋ ಮತ್ತೆ ನಮಗೆ ಆರ್.ಎಕ್ಸ್. ಅಂತ ಎಲ್ಲಾನು ಬೈಕ್ ಗಳುನ್ನು ಇರುತ್ತವೆ. ನಮಗೆ ಯಾವು ಬೇಕು ಬಣ್ಣ ಮಾಡಿ ನಮ್ಮ ಠಹಣೆ--

ಮತ್ತ ಈ ಲೈಟ್ ಮತ್ತು ಅದರೊಳಗಿನಿಂದ ನೀರು ಬರುವುದು ಪ್ರತಿಯೊಂದಕ್ ಮ್ಯೂಸಿಕ್ ವಳಗ್ ಹಾಕಿರ್ತಾರೆ.